ಟೈಯರ್ ಗಾಲಿಗಳು ಕಾಣ್ತಾ ಇದಾವೆ ಮುಂದುಗಡೆ ಮತ್ತು ಬಯಕೆ ಚೇರ್ ಮೇಲೆ ಕುಳಿತಿದ್ದಾನೆ.

ಇದು ಒಂದು ಅಂಗಡಿಯಾಗಿದೆ ಒಬ್ಬ ವ್ಯಕ್ತಿಯು ಚೇರ್ ಮೇಲೆ ಕುಳಿತಿದ್ದಾನೆ.

ಅನ ಇಂದ್ಗಡೆ ಇಸ್ತರಿ ಪೆಟ್ಟಿಗೆಗಳು ಇದ್ದಾವೆ ಮತ್ತೆ ಮೇಲ್ಗಡೆ ಕಬೋರ್ಡ್ ದೊಳಗೆ ಬಾಟಲ್ ಅನ್ನು ಇಟ್ಟಿದ್ದಾರೆ.

ಅಂಗಡಿಯಲ್ಲಿ ಹಲವಾರು ಲೈಟ್ಸ್ ಗಳು ಕಾಣ್ತಾ ಇದ್ದಾವೆ.

ನೀಟಿಗೆ ಹೊರಗಡೆ ಒಂದು ಕಂಬ ಇದೆ.

ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ಬಿಲ್ಡಿಂಗಿನ ಮೇಲ್ಗಡೆ ಈ ಕಡೆ ಮತ್ತೆ ಆ ಕಡೆ ಒಬ್ಬ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ.

ಇಲ್ಲಿ ಹಲವಾರು ಲೈಟ್ಸ್ ಗಳು ಕಾಣುತ್ತಿದ್ದಾವೆ ಒಂದು ಗೇಟ್ ಇದೆ.

ಇದರ ಪಕ್ಕದಲ್ಲಿ ಒಂದು ಮರ ಇ ಈ ಬಿಲ್ಡಿಂಗ್ ಇಗೆ ಎರಡು ಕಲರ್ ಬಣ್ಣವನ್ನು ಹಚ್ಚಿದ್ದಾರೆ.

ದು ಬ್ಲೂ ಕಲರ್ ಬಾಕ್ಸ್ ಕಾಣ್ತಾ ಇದೆ.

ಟೇಬಲ್ ಮೇಲೆ ಒಂದು ಬಾಕ್ಸ್ ಅನ್ನು ಇಟ್ಟಿದ್ದಾರೆ.

ಒಬ್ಬ ವ್ಯಕ್ತಿ ಇಟ್ಟಂಗಿಯನ್ನು ಹೊತ್ಕೊಂಡು ಹೋಗುತ್ತಾಯಿದ್ದಾನೆ.

ಒಬ್ಬ ವ್ಯಕ್ತಿ ಫೋನಿನಲ್ಲಿ ಮಾತನಾಡುತ್ತಾ ನಿಂತಿದ್ದಾನೆ ಒಬ್ಬ ವ್ಯಕ್ತಿ ಚೇರ್ ಹಿಡಿದು ನಿಂತಿದ್ದಾನೆ.

ಇಲ್ಲಿ ಮೂರ್ ಚೇರುಗಳಿದ್ದಾವೆ ಒಂದು ಚೇರ್ ಮೇಲೆ ಹಗ್ಗವನ್ನು ಇಟ್ಟಿದ್ದಾರೆ.

ಹಿಂದುಗಡೆ ಬಿಲ್ಡಿಂಗ್ ಗಳು ಇದಾವೆ ಒಂದು ನೀರಿನ ಟ್ಯಾಂಕರ್ ಇದೆ.

ಇಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಅವನು ಕೋಟನ್ನು ಧರಿಸಿದ್ದಾನೆ ಬ್ಲಾಕ್ ಟೈ ಅನ್ನು ಹಾಕಿದ್ದಾನೆ.